ಇಲ್ಲಿ ಯಾವುದೇ ರೀತಿಯಾದ ಕಾಸ್ಮೆಟಿಕ್ಸ್ ಐಟೆಮ್ಸ ಬಟ್ಟೆಗಳು ಇತ್ಯಾದಿ ಶೂಸ್ ಚಪಲ್ಲಿ ಅಥವಾ ಸ್ನಾಕ್ಸ್ ಸಿಕ್ತವೆ.

ಈ ರೀತಿಯಾಗಿ ಇದನ್ನ ರೆಡ್ ಕಲರ್ ಇಂದ ಕೆತ್ತನೆ ಮಾಡಿದ್ದಾರೆ ಕೆಳಗೆ ಒಂದಿಷ್ಟು ಲೈನ್ಸ್ ಗಳನ ಕೂಡಾ ಇಲ್ಲಿ ಹಾಕಿದಾರೆ ಅದನ್ನ ಇಲ್ಲಿ ನೋಡಬಹುದಾಗಿರುತ್ತೆ ಇಲ್ಲಿ ಒಂದು ಕಂಬ ಕೂಡಾ ಇದೆ

ಇಲ್ಲಿ ಒಂದು ಪಾರ್ಕ್ ಮತ್ತು ಗಿಡಮರಗಳು ಇವೆ

ಇಲ್ಲಿ ಸುತ್ತಮುತ್ತ ತುಂಬಾ ಸ್ಟೂಡೆಂಟ್ಸಗಳನ್ನೂ ಕೂಡ ಇಲ್ಲಿ

ಇದು ಒಂದು ರೀತಿಯ ಜಾಗ ಆಗಿರುತ್ತೆ ಇಲ್ಲಿ ಒಂದಿಷ್ಟು ಮರ ಗಿಡಗಳನ್ನು ನೋಡಬಹುದು ಹಾಗಿ ಇಲ್ಲಿ ರೋಡ್ ಕೂಡ ಇದೆ. ಹಾಗೆ ಒಂದು ಕಟ್ಟಡ ಮನೆ ಕೂಡ ಇದೆ ಹಾಗೂ ಇದನ್ನು ಕೂಡ ನೋಡಬಹುದು.

ಆ ರೀತಿಯಾಗಿ ಇಲ್ಲಿ ಬೋರ್ಡ್ ಗಳನ್ನ ಹಾಕಿದರೆ ಇವರೆಲ್ಲ ಇದನ್ನು ತೆಗೆದುಕೊಳ್ಳಲು ಬರ್ತಾ ಇದ್ದಾರೆ.

ಇದು ದೇವಾ ಆಗಿದ್ದು. ಇಲ್ಲಿ ದೇವಕ್ಕೆ ತುಂಬಾ ಹೆಚ್ಚಾಗಿ ಜನರು ಬರುತಾರೆ. ಆದರು ಹೊರಗಿನ ಒಂದು ಚಿತ್ರಾನ್ನವಾಗಿರುತ್ತೆ. ಇಲ್ಲಿ ಬಿಸಿಲು ರೀತಿ ಇದೆ. ಇಲ್ಲಿ ತುಂಬ ಜನರು ಓಡಾಡುತಿದರೆ ದೇವಸಥನಕ್ಕೆ ಜನರು. ದೇವರಿಗೆ ನಮಸ್ಕಾರ ಮಾಡಕ್ಕೆ ಬರತಾರೆ.